ಇದು ಒಂದು ಸೇಲ್ ಅಂತ ಕಾಣ್ಸತ್ತೆ ಇಲ್ಲಿ ನಾನಾ ತರಹದ ಪೇಂಟಿಂಗ್ ಗಳನ್ನು ಇಟ್ಟಿದ್ದಾರೆ ಮೂರ್ತಿಗಳನ್ನು ಇಟ್ಟಿದ್ದಾರೆ ವಿಧ ವಿದವಾದ ಡೈಗ್ರಾಮ್ ಗಳನ್ನು ಮತ್ತೆ ತುಂಬಾನೆ ಚೆನ್ನಾಗಿ